ನಾವು ಅಲ್ಲಿ ಇಲ್ಲಿ ಟ್ರಾವೆಲ್ ಮಾಡ್ಬೇಕರೇ ಈ ನೇಚರ್‌ನ ತುಂಬಾನೇ ಚೆನ್ನಾಗಿ ಫೀಲ್ ಮಾಡ್ಬೋದು

ಆ ವಾಟರ್ ಫ್ಲೋ ಆಗೊ ಅದು ಬೀಳೋ ರಬ್ಸ ಎಷ್ಟು ನೋಡಕ್ ಎಷ್ಟು ಚೆನಾಗ್ ಇರತ್ತೆ ಅಂದ್ರೆ ಸಕ್ಕತಾಗ್ ಇರತ್ತೆ ನಂಗೊಂತು ನಮ್ ಜೋಗ್ ಫಾಲ್ಸ್ಎ ಬೆಟರ್ ನನುಗ್ ತುಂಬಾ ಇಷ್ಟ.

ಸೊ ನಮ್ ಮನೆಗೆ ಡೆಕೋರೇಟಿವ್ ಗೋಸ್ಕರ ನಾವ್ ಮೊನ್ನೆ ಹೋಗಿ ಆಅಹ್ ಅಹ್ ಶೋ ಪ್ಲಾಂಟ್ಸ್ ನ ಆಅಹ್ ಪರ್ಚಸ್ ಮಾಡ್ಕೊಂಡ್ ಬಂದಿದ್ವಿ

ಸೊ ಲಾಸ್ಟ್ ಹೌರ್ ಇದ್ದಾಗ ಲೈಬ್ರರಿಗ್ ಹೋಗಿ ಸ್ವಲ್ಪ ಬುಕ್ಸ್ ಗಳ್ನ ತಗೋಂಡ್ಬಂದು ಓದ್ತೀನಿ ಹಾಗ್ ಓದೋದಿಂದ ನಮ್ಗೆ ನಾಲೆಡ್ಜು ಬಿಲ್ಡ್ ಆಗತ್ತೆಮತ್ತೆ ಆ ಬುಕ್ ಅಲ್ಲಿರೋ ವಿಷಯಗಳ್ನು ನಾವ್ ತಿಳ್ಕೊಂಡಂಗ್ ಆಗತ್ತೆ.

ಕೆಲ ಕಾಳಗಳಂತೆ ಹಲವು ಹಣಕಾಸು ಚಟುವಟಿಕೆಗಳು ಅನುಮತಿಗೆ ನೀಡಲಾಗುತ್ತದೆ.

ಮೊದ್ಲಿಗ್ ನನಿಗೆ ಕಾಲೇಜಿಗ್ ಹೋಗೋದಂದ್ರೆ ತುಂಬಾನೇ ಇಷ್ಟ ನಮ್ ಟೀಚರ್ಸ್ ಮಾಡಿರೋ ಪಾಠಗಳ್ ಕೇಳಕ್ ಆಗಿರ್ಬೋದುಅತ್ವಾ ಕಲ್ಚರಲ್ ಡೇ ಇವೆಂಟ್ಸ್ ಎಲ್ಲ ಅದ್ರಲ್ಲು ಪಾರ್ಟಿಸಿಪೇಟೆ ಮಾಡೋದು.

ಮತ್ತ್ ಪಾಠ ಮಾಡೋ ಟೈಮಲ್ಲಿ ನಮಗಳ್ ಇದ್ದಿದ್ದೆ ಅಲ್ವಾಕಿತಾಪತಿಗಳ್ ಮಾಡ್ಕೊಂಡಿ ಸ್ವಲ್ಪ ಬಯ್ಸ್ಕೊಂಡಿರದು ಎಲ್ಲ ಒಂತರ ಕಾಮಿಡಿ ಆಗೆ ಇರತ್ತೆ ಜಸ್ಟ್ ಕಾಲೇಜು ಲೈಫ್ ನ ಎಂಜಾಯ್ ಮಾಡ್ಬೇಕ್ ಅಷ್ಟೇ.

ಸೋ ನಮ್ ಡ್ಯಾಡಿ ಈಗ ಸ್ಕೂಟಿ ಒಡ್ಸ್ಕೊಂಡ್ ಹೋಗ್ತಾರೆ ನನ್ ಸ್ಕೂಟಿನ ಸೋ ನಾನಿಗ್ ಟು ವೀಲರ್ ಅಲ್ಲಿ ಹೋಗದಂದ್ರೆ ತುಂಬಾನೇ ಎಂಜಾಯ್ಮೆಂಟ್ ಇರುತ್ತೆ ನಾನಿಗ್ ತುಂಬಾ ಇಷ್ಟ.